ಎಲ್ಲರಿಗೂ ನಮಸ್ಕಾರ
ಕ್ಟರ್ಟಲ್ ನ ಕಂಟ್ರೋಲ್ ಎಕ್ಸಿಕ್ಯೂಷನ್ ನ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ವೈಲ್ ಲೂಪ್ ಮತ್ತು ಫೋರ್ ಲೂಪ್ ನ ಬಗ್ಗೆ ಕಲಿಯಲಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ಧ್ವನಿಮುದ್ರಣ ಮಾಡಲು ನಾನು ಉಬಂಟು ಲಿನಕ್ಸ್ ಒಎಸ್ ನ 1204 ನೇ ಆವೃತ್ತಿಯನ್ನು ಮತ್ತು ಕ್ಟರ್ಟಲ್ ನ 081 ಬೀಟಾ ಆವೃತ್ತಿಯನ್ನು ಉಪಯೋಗಿಸುತ್ತಿದ್ದೇನೆ
ನಿಮಗೆ ಕ್ಟರ್ಟಲ್ ನ ಪ್ರಾಥಮಿಕ ಮಾಹಿತಿ ಇದೆಯೆಂದು ನಾವು ಅಂದುಕೊಂಡಿದ್ದೇವೆ
ಅದಿಲ್ಲವಾದರೆ ಅದಕ್ಕೆ ಸಂಬಂಧಿಸಿದ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ ಅನ್ನು ನೋಡಿ
ಒಂದು ಹೊಸ ಕ್ಟರ್ಟಲ್ ನ ಅಪ್ಲಿಕೇಷನ್ ತೆರೆಯೋಣ
ದಶ್ ಹೋಮ್ ನ ಮೇಲೆ ಕ್ಲಿಕ್ ಮಾಡಿ
ಸರ್ಚ್ ಬಾರ್ ನಲ್ಲಿ ಕ್ಟರ್ಟಲ್ ಎಂದು ಟೈಪ್ ಮಾಡೋಣ
ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ
ಕ್ಟರ್ಟಲ್ ಅಪ್ಲಿಕೇಷನ್ ತೆರೆದುಕೊಳ್ಳುತ್ತದೆ
ನಾನು ನಿಮಗೆ ಮೊದಲು ಕಂಟ್ರೋಲ್ ಎಕ್ಸಿಕ್ಯೂಷನ್ ಕಂಟ್ರೋಲ್ ಎಕ್ಸಿಕ್ಯೂಶನ್ ಎಂದರೇನೆಂದು ವಿವರಿಸುತ್ತೇನೆ
ಕಂಟ್ರೋಲ್ ಎಕ್ಸಿಕ್ಯೂಷನ್ ಪ್ರೋಗ್ರಾಂನ ವೇಗವನ್ನು ನಿಯಂತ್ರಿಸುತ್ತದೆ
ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅನ್ನು ನಿಯಂತ್ರಿಸಲು ವಿಭಿನ್ನಪ್ರಕಾರದ ನಿಬಂಧನೆಗಳು ಉಪಯೋಗಿಸಲ್ಪಡುತ್ತವೆ
ಸರಿಯಾದ ನಿಬಂಧನೆಯು ಪೂರ್ಣವಾಗುವವರೆಗೆ ಮತ್ತೆ ಮತ್ತೆ ಉತ್ಪಾದಿಸಿರುವ ಕೋಡ್ ಗಳ ಸಮೂಹವನ್ನು ಲೂಪ್ ಎನ್ನುತ್ತಾರೆ
ಉದಾಹರಣೆಗೆ ವೈಲ್ ಲೂಪ್ ಮತ್ತು ಫೋರ್ ಲೂಪ್
ವೈಲ್ ಲೂಪ್ ನಿಂದ ಟ್ಯುಟೋರಿಯಲ್ ಅನ್ನು ಆರಂಭಿಸೋಣ
ವೈಲ್ ಲೂಪ್ ನಲ್ಲಿ ಬೂಲಿಯನ್ ಬುಲಿಯನ್ ಮೌಲ್ಯಮಾಪನವು ಎಲ್ಲಿಯವರೆಗೆ ತಪ್ಪಾಗುವುದಿಲ್ಲವೋ ಅಲ್ಲಿಯವರೆಗೆ ಕೋಡ್ ಪುನರಾವೃತ್ತಿಯಾಗುತ್ತದೆ
ನಾನು ವೈಲ್ ಲೂಪ್ ಸಂರಚನೆಯನ್ನು ವಿವರಿಸುತ್ತೇನೆ
ವೈಲ್ ಲೂಪ್ ಕಂಡೀಷನ್ ಬ್ರ್ಯಾಕೆಟ್ ನಲ್ಲಿ ಡಿಒ ಸೋಮೆಥಿಂಗ್ ವಿತ್ ಲೂಪ್ ಇನ್ಕ್ರಿಮೆಂಟ್ ವೇರಿಯಬಲ್ ಈಗಾಗಲೇ ನನ್ನ ಹತ್ತಿರ ಟೆಕ್ಸ್ಟ್ ಎಡಿಟರ್ ನಲ್ಲಿ ಕೋಡ್ ಇದೆ
ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಪ್ರೋಗ್ರಾಮ್ ಅನ್ನು ಕಾಪಿ ಮಾಡಿ ಕ್ಟರ್ಟಲ್ ಎಡಿಟರ್ ನಲ್ಲಿ ಪೇಸ್ಟ್ ಮಾಡುತ್ತೇನೆ
ದಯವಿಟ್ಟು ಇಲ್ಲಿ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ಪ್ರೋಗ್ರಾಮ್ ಅನ್ನು ನಿಮ್ಮ ಕ್ಟರ್ಟಲ್ ಎಡಿಟರ್ ನಲ್ಲಿ ಟೈಪ್ ಮಾಡಿ
ಪ್ರೋಗ್ರಾಂ ಟೈಪ್ ಆದ ನಂತರ ಟ್ಯುಟೋರಿಯಲ್ ಅನ್ನು ಮತ್ತೆ ಆರಂಭಿಸಿ
ಪ್ರೋಗ್ರಾಂ ಟೆಕ್ಸ್ಟ್ ಸ್ವಲ್ಪ ಅಸ್ಪಷ್ಟವಾಗಿರುವುದರಿಂದ ನಾನು ಅದನ್ನು ಝೂಮ್ ಮಾಡುತ್ತೇನೆ
ಈಗ ನಾನು ಕೋಡ್ ಅನ್ನು ವಿವರಿಸುತ್ತೇನೆ
ಹ್ಯಾಷ್ ಚಿಹ್ನೆ ಇದರ ನಂತರ ಬರೆದಿರುವ ಲೈನನ್ನು ಕಾಮೆಂಟ್ ಮಾಡುತ್ತದೆ
ಅಂದರೆ ಪ್ರೋಗ್ರಾಂ ನಡೆಯುತ್ತಿರುವಾಗ ಈ ಲೈನ್ ಇಲ್ಲಿ ಉತ್ಪಾದಿತವಾಗುವುದಿಲ್ಲ
ರಿಸೆಟ್ ಕಮಾಂಡ್ ಟರ್ಟಲ್ ಅನ್ನು ಡಿಫಾಲ್ಟ್ ಸ್ಥಿತಿಯಲ್ಲಿ ಸೆಟ್ ಮಾಡುತ್ತದೆ
x0 ಡಾಲರ್ ಎಕ್ಸ್ ಈಕ್ವಲ್ ಟು ಜೀರೊ x ನಿಂದ ಜೆರೊ ತನಕ ಬೇರೆ ಬೇರೆ ರೀತಿಯ ವ್ಯಾಲ್ಯೂವನ್ನು ಉಂಟುಮಾಡುತ್ತದೆ
ಕೀವರ್ಡ್ ಮೆಸೇಜ್ ನ ನಂತರ ಪ್ರೋಗ್ರಾಂನಲ್ಲಿ ಮೆಸೇಜ್ ಎಂದು ಉದ್ಧರಣ ಚಿಹ್ನೆಗಳ ಒಳಗೆ ಕೊಟ್ಟಿದೆ
ಮೆಸೇಜ್ stringಎಂಬ ಕಮಾಂಡ್ ಅನ್ನು ಇನ್ ಪುಟ್ ರೂಪದಲ್ಲಿ ತೆಗೆದುಕೊಳ್ಳುತ್ತದೆ
ಇದು ಸ್ಟ್ರಿಂಗ್ ನಿಂದ ಟೆಕ್ಸ್ಟ್ ಅನ್ನು ಜೊತೆ ಮಾಡಿಕೊಂಡೇ ಒಂದು ಪಾಪಪ್ ಡಯಲಾಗ್ ಬಾಕ್ಸ್ ಅನ್ನು ತೋರಿಸುತ್ತದೆ
ವೈಲ್ x30 ವೈಲ್ ಡಾಲರ್ ಎಕ್ಸ್ ಲೆಸ್ದೆನ್ ಥರ್ಟಿ ವೈಲ್ ಕಂಡೀಷನ್ ಅನ್ನು ಚೆಕ್ ಮಾಡುತ್ತದೆ
xx3 x ಬೈ 3 ವೇರಿಯೆಬಲ್ ನ ವ್ಯಾಲ್ಯೂ ಬೆಲೆ ವನ್ನು ಹೆಚ್ಚಿಸುತ್ತದೆ
ಫಾಂಟ್ಸೈಜ್ 15 ಪ್ರಿಂಟ್ ಕಮಾಂಡಿನ ಮೂಲಕ ಉಪಯೋಗಿಸಿದ ಫಾಂಟ್ ಸೈಜ್ ಅನ್ನು ಸೆಟ್ ಮಾಡುತ್ತದೆ
ಫಾಂಟ್ ಸೈಜ್ ಇನ್ ಪುಟ್ ನ ರೀತಿಯಲ್ಲಿ ಸಂಖ್ಯೆಯನ್ನು ತೆಗೆದುಕೊಳ್ಳುತ್ತದೆ
ಪಿಕ್ಸೆಲ್ಸ್ ನಲ್ಲಿ ಸೆಟ್ ಮಾಡುತ್ತದೆ
ಫಾರ್ವರ್ಡ್ 20 ಕಮಾಂಡ್ ಟರ್ಟಲ್ ಕ್ಯಾನ್ವಾಸಿನ ಮೇಲೆ 20 ಸ್ಟೆಪ್ಸ್ ಮುಂದೆ ಹೋಗಲು ಅನುಮತಿ ನೀಡುತ್ತದೆ
ಪ್ರಿಂಟ್ x ಕ್ಯಾನ್ವಾಸಿನ ಮೇಲೆ ವೇರಿಯಬಲ್ x ನ ಬೆಲೆಯನ್ನು ತೋರಿಸುತ್ತದೆ
ಪ್ರೋಗ್ರಾಂ ಅನ್ನು ರನ್ ಮಾಡಲು ರನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಒಂದು ಮೆಸೇಜ್ ಡಯಲಾಗ್ ಬಾಕ್ಸ್ ಪಾಪ್ ಅಪ್ ಆಗುತ್ತದೆ
ಒಕ್ ಕ್ಲಿಕ್ ಮಾಡುತ್ತೇನೆ
ಮೂರರ ಗುಣಕಗಳು 3 ರಿಂದ 30 ರವರೆಗೆ ಕ್ಯಾನ್ವಾಸಿನ ಮೇಲೆ ತೋರಿಸುತ್ತದೆ
ಟರ್ಟಲ್ ಕ್ಯಾನ್ವಾಸಿನ ಮೇಲೆ 20 ಸ್ಟೆಪ್ಸ್ ಮುಂದೆ ಹೋಗುತ್ತದೆ
ಚಲಿಸುತ್ತದೆ ಮುಂದೆ ಫೋರ್ ಲೂಪ್ ನಿಂದ ಕೆಲಸ ಮಾಡೋಣ
ಫೋರ್ ಲೂಪ್ ಒಂದು ಕೌಂಟಿಂಗ್ ಲೂಪ್
ಫೋರ್ ಲೂಪ್ ನಲ್ಲಿ ಪ್ರತಿಸಲವೂ ಎಲ್ಲ ಸಮಯದಲ್ಲಿಯೂ ಕೋಡ್ ಉತ್ಪತ್ತಿಯಾಗುತ್ತದೆ ಇದು ತನ್ನ ಕೊನೆಯ ವ್ಯಾಲ್ಯೂವನ್ನು ತಲುಪುವವರೆಗೂ ವೇರಿಯಬಲ್ ವ್ಯಾಲ್ಯೂ ಹೆಚ್ಚಾಗುತ್ತಾ ಹೋಗುತ್ತದೆ
ನಾನು ಫೋರ್ ಲೂಪ್ ನ ಸಂರಚನೆಯನ್ನು ವಿವರಿಸುತ್ತೇನೆ
ಫೋರ್ ವೇರಿಯಬಲ್ ಸ್ಟಾರ್ಟ್ ನಂಬರ್ ಟಿಒ ಎಂಡ್ ನಂಬರ್ ಬ್ರಾಕೆಟ್ ನಲ್ಲಿ Statement ಈಗ ನಾನು ಈಗಿರುವ ಪ್ರೋಗ್ರಾಮ್ ಅನ್ನು ಕ್ಲಿಯರ್ ಮಾಡುತ್ತೇನೆ
ಈಗ ನಾನು ಕ್ಲೀಯರ್ ಕಮಾಂಡನ್ನು ಟೈಪ್ ಮಾಡುತ್ತೇನೆ ಮತ್ತು ಕ್ಯಾನ್ವಾಸನ್ನು ಸ್ವಚ್ಛ ಮಾಡಲು ರನ್ ಮಾಡುತ್ತೇನೆ
ಈಗ ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಪ್ರೋಗ್ರಾಂ ಅನ್ನು ಕಾಪಿ ಮಾಡಿ ಕ್ಟರ್ಟಲ್ ಎಡಿಟರ್ ನಲ್ಲಿ ಪೇಸ್ಟ್ ಮಾಡುತ್ತೇನೆ
ದಯವಿಟ್ಟು ಇಲ್ಲಿ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ನಿಮ್ಮ ಕ್ಟರ್ಟಲ್ ಎಡಿಟರ್ ನಲ್ಲಿ ಪ್ರೋಗ್ರಾಂ ಟೈಪ್ ಮಾಡಿ
ಪ್ರೋಗ್ರಾಮ್ ಅನ್ನು ಟೈಪ್ ಮಾಡಿದ ನಂತರ ಟ್ಯುಟೋರಿಯಲ್ ಅನ್ನು ಮತ್ತೆ ಆರಂಭ ಮಾಡೋಣ
ಪ್ರೋಗ್ರಾಂ ಟೆಕ್ಸ್ಟ್ ಸ್ವಲ್ಪ ಅಸ್ಪಷ್ಟವಾಗಿರುವುದರಿಂದ ನಾನು ಅದನ್ನು ಝೂಮ್ ಮಾಡುತ್ತೇನೆ
ನಾನು ಪ್ರೋಗ್ರಾಂ ಅನ್ನು ವಿವರಿಸುತ್ತೇನೆ
ಹ್ಯಾಷ್ ಚಿಹ್ನೆ ಇದರ ನಂತರ ಬರೆದ ಲೈನ್ ಅನ್ನು ಕಮೆಂಟ್ ಮಾಡುತ್ತದೆ
ರಿಸೆಟ್ ಕಮಾಂಡ್ ಟರ್ಟಲ್ ಅನ್ನು ಅದರ ಡಿಫಾಲ್ಟ್ ಸ್ಥಿತಿಗೆ ಸೆಟ್ ಮಾಡುತ್ತದೆ
r0 ವೇರಿಯೆಬಲ್ ವ್ಯಾಲ್ಯೂ r ನಿಂದ ಜೆರೊ ವರೆಗೆ ಆರಂಭಿಸುತ್ತದೆ
ಫೋರ್ x 1 ಟಿಒ 15 1 ರಿಂದ 15 ರವರೆಗೆ ಫೋರ್ ನಿಬಂಧನೆಯನ್ನು ಚೆಕ್ ಮಾಡುತ್ತದೆ
rxಎಕ್ಸ್12 ಡಾಲರ್ ಆರ್ ಈಕ್ವಲ್ ಟು ಡಾಲರ್ ಎಕ್ಸ್ ಇನ್ ಟು ಡಾಲರ್ ಎಕ್ಸ್ ಪ್ಲಸ್ ಒನ್ ಬೈ ಟು ವೇರಿಯೆಬಲ್ r ನ ವ್ಯಾಲ್ಯೂವನ್ನು ಎಣಿಸುತ್ತದೆ
ಫಾಂಟ್ಸೈಜ್ 18 ಪ್ರಿಂಟ್ ಕಮಾಂಡಿನ ಮೂಲಕ ಉಪಯೋಗಿಸಿದ ಫಾಂಟ್ ಸೈಜನ್ನು ಸೆಟ್ ಮಾಡುತ್ತದೆ
ಪ್ರಿಂಟ್ r ಕ್ಯಾನ್ವಾಸಿನ ಮೇಲೆ r ವೇರಿಯೆಬಲ್ ನ ವ್ಯಾಲ್ಯೂವನ್ನು ತೋರಿಸುತ್ತದೆ
ಫಾರ್ವರ್ಡ್ 15 ಎಂಬ ಕಮಾಂಡ್ Turtleಅನ್ನು ಕ್ಯಾನ್ವಾಸಿನ ಮೇಲೆ 15 ಸ್ಟೆಪ್ಸ್ ಮುಂದೆ ಹೋಗುವಂತೆ ಮಾಡುತ್ತದೆ
ಗೋ 10250 ಗೊ ಟೆನ್ ಕಾಮಾ ಟುಫಿಫ್ಟಿ ಎಂಬ ಕಮಾಂಡ್ ಟರ್ಟಲ್ ಗೆ ಕ್ಯಾನ್ವಾಸಿನ ಎಡಭಾಗದಿಂದ 10 ಪಿಕ್ಸೆಲ್ಸ್ ಮತ್ತು ಮೇಲ್ಭಾಗದಿಂದ 250 ಪಿಕ್ಸೆಲ್ಸ್ ಗಳಷ್ಟು ಮುಂದೆ ಸಾಗುವಂತೆ ಆದೇಶಿಸುತ್ತದೆ
ಟರ್ಟಲ್ ಎಲ್ಲಾ ಪ್ರಿಂಟ್ ಕಮಾಂಡ್ ಗಳನ್ನು ಯಾವುದೇ ಸಮಯದ ಅಂತರ ಇಲ್ಲದೆಯೇ ತೋರಿಸುತ್ತದೆ
ವೇಟ್ 2 ಎಂಬ ಕಮಾಂಡ್ ಮುಂದಿನ ಪ್ರೋಗ್ರಾಂ ಎಕ್ಸಿಕ್ಯೂಟ್ ಮಾಡುವ ಮೊದಲು ಟರ್ಟಲ್ ಅನ್ನು 2 ಸೆಕೆಂಡ್ ವೇಟ್ ಮಾಡುವಂತೆ ಸೂಚಿಸುತ್ತದೆ
ಪ್ರಿಂಟ್ ಕಮಾಂಡ್ ಸ್ಟ್ರಿಂಗ್ ನ ಎರಡು ಉದ್ಧರಣ ಚಿಹ್ನೆಗಳನ್ನು ತೋರಿಸುತ್ತದೆ ಮತ್ತು r ವೇರಿಯೆಬಲ್ ಅನ್ನು ಕೂಡ ತೋರಿಸುತ್ತದೆ
ಈಗ ನಾನು ಪ್ರೋಗ್ರಾಮ್ ಅನ್ನು ರನ್ ಮಾಡುವುದಕ್ಕಾಗಿ ರನ್ ಬಟನ್ ಅನ್ನು ಕ್ಲಿಕ್ ಮಾಡುತ್ತೇನೆ
ಮೊದಲ 15 ಸಹಜ ಸಂಖ್ಯೆಗಳ ಮೊತ್ತ ಮತ್ತು ಮೊದಲ 15 ಸಹಜ ಸಂಖ್ಯೆಗಳು ಕ್ಯಾನ್ವಾಸಿನ ಮೇಲೆ ಕಾಣುತ್ತಿವೆ
ಟರ್ಟಲ್ ಕ್ಯಾನ್ವಾಸಿನ ಮೇಲೆ 15 ಸ್ಟೆಪ್ಸ್ ಮುಂದೆ ಹೋಗುತ್ತದೆ
ಇದರೊಂದಿಗೆ ನಾವು ಈ ಟ್ಯುಟೋರಿಯಲ್ ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ
ಈಗ ಸಂಕ್ಷೇಪವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ವೈಲ್ ಲೂಪ್ ಮತ್ತು ಫೋರ್ ಲೂಪ್ ಉಪಯೋಗಿಸುವುದನ್ನು ಕಲಿತಿದ್ದೇವೆ
ಅಸೈನ್ ಮೆಂಟ್ ಗಾಗಿ ನಾನು ನಿಮಗೆ ಕೆಲವು ಪ್ರೋಗ್ರಾಂಗಳನ್ನು ಬರೆಯಲು ಸೂಚಿಸುತ್ತೇನೆ
ಅವುಗಳಿಂದ ವೈಲ್ ಲೂಪ್ ಅನ್ನು ಉಪಯೋಗಿಸಿ 2 ರ ಗುಣನ ಫೋರ್ ಲೂಪ್ ಉಪಯೋಗಿಸಿ ಒಂದು ಸಂಖ್ಯೆಯ ಮಗ್ಗಿಟೇಬಲ್ಸ್ಯನ್ನು ತಯಾರಿಸಿ
ಈ ಯುಆರ್ಎಲ್ ನಲ್ಲಿ ಸಿಗುವ ವಿಡಿಯೋ ಅನ್ನು ನೋಡಿ
httpspoken tutorialorgವಾಟ್ ಇಸ್ ಆ ಸ್ಪೋಕನ್ ಟ್ಯೂಟೋರಿಯಲ್ ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಅನ್ನು ಸಂಕ್ಷೇಪವಾಗಿ ತಿಳಿಸುತ್ತದೆ
ಒಂದು ವೇಳೆ ನಿಮ್ಮಲ್ಲಿ ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್160 ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಾಗಾರಗಳನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರ ಕೊಡುತ್ತದೆ
ಹೆಚ್ಚನ ವಿವರಣೆಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಪ್ರೊಜೆಕ್ಟ್ ನ ಒಂದು ಭಾಗವಾಗಿದೆ
ಇದು ಭಾರತ ಸರ್ಕಾರದ ಎಂಎಚಆರ್ಡಿ ಯ ಐಸಿಟಿ ಮಾಧ್ಯಮದ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನಿಂದ ಸಮರ್ಥಿತವಾಗಿದೆ
ಈ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಈ ಲಿಂಕ್ ನಲ್ಲಿ ಸಿಗುತ್ತದೆ httpspoken tutorialorgNMEICT Intro ಈ ಪಾಠದ ಅನುವಾದಕಿ ನಾಗರತ್ನಾ ಹೆಗಡೆ ಹಾಗೂ ಪ್ರವಾಚಕ ಐ
ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು